ಏನ್ ಮಾಡೋಕ್ ಆಗುತ್ತೆ. ಅವ್ರು ಮನೇಲಿ ಈ ತರ ಮಾಡ್ಕೊಂಡು ಎಸ್ಚ್ರ್ಸಿಜ್ ಮಾಡ್ತಾರೆ ಸೊ ವೀ ಕ್ಯಾನ್ ಸ್ಟೇ ಫಿಟ್ .

ಈ ಪಿಕ್ಚರ್ ಬರ್ತಾ ಇರೋದು ಪಿಕ್ಚರ್ ಅಲ್ಲಿ ಇರೋಹಾಗೆ ಫಸ್ಟ್ ಫ್ಲೋರ್ ಅಂತ ಹಾಕಿದ್ದಾರೆ. ಫಸ್ಟ್ ಫ್ಲೋರ್ ಅಂದ್ರೆ ಕೆಳಗಡೆ.

ಇದು ಬಂದ್ಬಿಟ್ಟು ಗ್ರೀನೆರಿ ಇದೆ. ಗ್ರೀನೆರಿ ಇದೆ .ಫ್ಲವರ್ಸ್ ಇದೆ ಸ್ಕೈ ಎಲ್ಲ ಪರ್ಪಲ್ ಕಲರ್ ಆಗಿದೆ .

ಪಿಕ್ಚರ್ ನೋಡ್ತಾ ಇದ್ರೆ ಇದು ಒಂದು ಹಾಸ್ಪಿಟಲ್ ಇಂದ ಕ್ಯಾಂಪ್ ಮಾಡ್ತಾ ಇರೋ ತರಾ ಇದೆ. ಮೆಡಿಕಲ್ ಸ್ಟುಡೆಂಟ್ಸ್ಗಳು --

ಮಕ್ಳು ಈ ವಾಟರ್ ಪಾರ್ಕ್ ಅಲ್ಲಿ ಆಟ ಆಡ್ಬಹುದು ಸೇಫ್ಟಿ ಮೆಸರ್ಸ್ ಎಲ್ಲ ನೋಡ್ಕೋತಾರೆ ನೋಡ್ಕೊಳ್ಳೋಕೆ ಇರ್ತಾರೆ ಜನ.

ಇದು ಒಂದು ಹೈವೇ ತರ ಕಾಣಿಸ್ತಾ ಇದೆ. ಇದು ಇದು--

ಇದು ಸ್ಟೋನ್ಸ್ ಗಳೆಲ್ಲ ಮೇಲ್ಗಡೆ ಇದೆ ಅಂಡ್ ಇಲ್ಲಿ ಜನಗಳು ಇದು ಟೂರಿಸ್ಟ್ ಸ್ಪಾಟ್ ಅಂತ ರೆಕಾಗ್ನಿಸ್ ಆಗಿರುತ್ತೆ.

ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇರೋ ಹಾಗೆ ಇದೊಂದು ಎ.ಟಿ.ಎಂ ಇದು ಬ್ಯಾಂಕ್ ಒಫ್ ಇಂಡಿಯಾ ದು ಎ.ಟಿ.ಎಂ ಆಗಿರುತ್ತೆ.